ಮರ ಗಿಡಗಳೂ ಕೂಡ ಇವೆ ದೂಡ್ಡ ಗೇಟು ಕೂಡ ಇದೆ. ನೂಡಲು ತುಂಬಾ ಚೆನ್ನಾಗಿ ಇದೆ. ಇಲ್ಲಿ ದೂಡ್ಡ ದೂಡ್ಡ ಮರಗಳನ್ನು ಕೂಡ ಇದೆ. ಇಲ್ಲಿ ಒಂದು ಬೈಕು ಕೂಡ ನಿಂತಿದೆ.